ಇದು ರೋಡ್ ಹತ್ರ ನಿಲ್ಸಿ ಎಲ್ಲೊ ಹೋಗಿದಾರೆ ಅನ್ಸುತ್ತೆ. ಟೊಯೋಟಾ ಕಾರು ನೋಡಕ್ ಬಿಕಿ ತುಂಬಾ ಚೆನ್ನಾಗಿದೆ.

ಶಬಸವನಿಗೆ ಕುಂಕುಮ ಆಗಲಿ ಹೂವ್ಎ ಆಗ್ಲಿ ಎಲ್ಲಾ ಇಟ್ಟಿದಾರೆ ಮತ್ತೆ ಈಚೆ ಕಡೆ ಪಾಟಲ್ಲಿ ಗಿಡಗಳೆಲ್ಲ ಇದೆ.

ಅಹ್ ಎಲ್ಲಾ ಚನ್ನಾಗಿ ಇದೆ ತುಂಬಾ ನೀಟಾಗಿ ಆಗಿ ಕ್ಲೀನ್ ಆಗಿ ಮೈನ್ಟೈನ್ ಮಾಡಿದ್ದಾರೆ ಈ ಪಾರ್ಕನ . ಟೂರಿಸ್ಟ್ ಪಾರ್ಕ್ ತರ ಇದೆ.

ಪಾರ್ಕ್ ತಾರಾ ತುಂಬಾ ಚೆನಾಗಿದೆ.